ಈ ಒಂದು ದೃಶ್ಯವು ಒಂದು ಸಂಸ್ಥೆಯ ಅಥವಾ ವಿದ್ಯಾ ಸಂಸ್ಥೆಯ ಒಂದು ಆಫೀಸ್ ನ ಅಥವಾ ಕಚೇರಿಯ ಒಂದು ತಡೆಗೋಡೆ ಅಂತ ಹೇಳ್ಬಹುದು ಈ ಒಂದು ತಡೆಗೋಡೆಯ ಮಧ್ಯದಲ್ಲಿ ಒಂದು ದೊಡ್ಡ ಗೇಟ್ ಇದೆ.

ಮೆಟ್ಟಿಲುಗಳು ಇವೆ ಮತ್ತು ಹೂವಿನ ಅಲಂಕಾರದಿಂದ ಕೂಡಿಕೋಡ್ನದು ಕೂಡಿದೆ ಒಬ್ಬ ಮನುಷ್ಯ ಮೆಟ್ಟಿಲಿನ ಮೇಲಿಂದ ನಡೆದುಕೊಂಡು ಹೋಗ್ತಾನೆ.

ಇದು ಒಂದು ಅಂಚೆ ಕಚೇರಿ ಒಂದು ಹಳೆಯ ಆ ವಿನ್ಯಾಸದಲ್ಲಿ ಕಟ್ಟಿರುವಂತಹ ಹಳೆ ಕಾಲದ ಅಂಚೆ ಕಚೇರಿ ಈ ಒಂದು ಅಂಚೆ ಕಚೇರಿಯ ಮುಂಭಾಗದಲ್ಲಿ ಆ ಮಹಿಳೆಯರು ತಮ್ಮ ಮಕ್ಕಳೊಂದಿಗೆ ಬಂದಿರುವಂತಹ ದೃಶ್ಯವನ್ನು ನಾವು ನೋಡಬಹುದು ಚಿಕ್ಕ ಮಕ್ಕಳೊಂದಿಗೆ ತನ್ನ ವ್ಯಾಪಾರವನ್ನು ಈ ಒಂದು ಅಂಚೆ ಕಚೇರಿ ಮೂಲಕ ವ್ಯವಹರಿಸುತ್ತಾರೆ.